ಈ ಚಿತ್ರದಲ್ಲಿ ಹಸಿರು ಮೈದಾನದಲ್ಲಿ ಜನರು ಗುಂಪು ಕೂಡಿರುವ ದೃಶ್ಯವನ್ನು ನಾವು ನೋಡಬಹುದು.

ಇಲ್ಲಿ ಕಾನುತ್ತಿವೆ ಬಟ್ಟೆಗಳು ವಿವಿಧ ಬಣ್ಣದಲ್ಲಿ--

ಬಲಭಾಗದಲ್ಲಿ ವ್ಯಕ್ತಿಯೊಬ್ಬ ಕ್ರಿಕೆಟ್ ಬ್ಯಾಟ್ ಅನ್ನು ಹಿಡಿದಿರುವಂತೆ ಕಾಣುತ್ತದೆ.

ಕಾರು ಹಾಗು ಅಷ್ಟು ಮುಂದೆ ಒಂದು ಬಣ್ಣದ ಕಂಚಿನ--